ಅದರ ಮುಂದೆ ಎರೆಡು ದೂಡ್ಡ ಮರಗಳಿವೆ ಮತ್ತು ಮಣ್ಣನಿಂದ್ ಕೂಡಿದ ಮೈದಾನ್ ಇದೆ ಬಿಳಿ ಬಣ್ಣದ ಮೆಟ್ಟಿಲೂಗಳಿವೆ ಅದರ ಗೂಡೆಗೆ ಹುಂದಿಕೊಂಡಂತೆ ಒಂದು ಶೇಡು ಹಾಕಿರುವ ಕಟ್ಟಡ ಇದೆ.

ಬಾಲಕರು ಬಿಳಿ ಮತ್ತು ಕೆಂಪೂ ಹಳದಿ ಬಣ್ಣದ ಕರ್ನಾಟಕದ ದ್ವಜದ ಬಣ್ಣದ ಬಟ್ಟೆಗಳನ್ನು ಹುಟ್ಟಿ ನೃತ್ಯವನ್ನು ಮಾಡುತ್ತಿದ್ದಾರೆ ವೇದಿಕೆ ಸುಂದರವಾಗಿ --

ಇಲ್ಲಿ ರಸ್ತೆಯ ಬದಿಯಲ್ಲಿ ಅಂಗಡಿಯ ಮಳಿಗೆಗಳಿವೆ ಅದರ ಪ್ರಾರಂಭೋತ್ಸವ ಕಾರ್ಯಕ್ರಮ ನಡೆಯುತ್ತಿದು ಹೂವು ಗಳಿಂದ ಅಲಂಕರಿಸಲಾಗಿದೆ --

ಈ ಚಿತ್ರದಲ್ಲಿ ವಿಜ್ಞಾನ ವಿಷಯಕೆ ಸಬಂಧಿಸಿದ್ದ ಕೋಣೆ ಇದೆ. ಇಲ್ಲಿ ವ್ಯಕ್ತಿಯ ಚಿತ್ರಣ ಇರುವ ಗುಂಬೆ ಇವೆ ಮತ್ತು ವಿಜ್ಞಾನಕೆ ಸಬಂಧಿಸಿದ್ದಚಿತ್ರ ಪಟ್ಟೆಗಳಿವೆ. ಅವುಗಳನ್ನು ಬೆ-ಗೂಡೆಗೆ ನೇತು ಹಾಕ್ಲಗಿದೆ.

ವ್ಯಕ್ತಿಯ ಭಾವ ಚಿತ್ರ ಇರುವ ಫೋಟೋ ಇದೆ ಮೂರು ಗಾಡಿಗಳು ನಿಂತಿವೆ ಒಳ ಭಾಗದಲ್ಲಿ ಗ್ರಾಹಕರೂ ಮ ತ್ತು ವ್ಯಾಪಾರಿಗಳು ಇದ್ದಾರೆ